ಅಂದರೆ ಇಲ್ಲಿ ಅನೇಕ ರೀತಿಯ ಊಟ ಸಿಗುತ್ತದೆ.

ಹಾಗೆ ಅಲ್ಲಿ ಒಂದು ಪೋಸ್ಟರ್ ಅನ್ನು ಹಚ್ಚಿದ್ದಾರೆ.

ಇಲ್ಲಿ ಒಂದು ನೀರಿನ ಪೈಂಪ್ ಇದೆ.

ಇದು ಒಂದು ಚಿಕನ್ ಕಬಾಬ್ ಇದೆ.

ಇದು ಒಂದು ಬಟ್ಟೆಯ ಅಂಗಡಿ ಇದೆ.

ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಭಾವಚಿತ್ರವಿದೆ.

ಒಂದು ಮರ ಇದೆ ಹಾಗಿಲಿ ಲೈಟ್ ಕಂಬವಿದೆ.

ನಿಂತಿದ್ದಾರೆ ಹಾಗೆ ಅಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರೆ ಒಬ್ಬನ ಹುಡುಗನ ಕೈಯಲ್ಲಿ--

ಇಲ್ಲಿ ಪ್ಲಾಜೋ ಪ್ಯಾಂಟ್ ಹಾಗು ಲೆಗ್ಗಿನ್ಸ್ ಟಾಪ್ ಗಳು ಇವೆ ಹಾಗೆ ಇಲ್ಲಿ ಲೈಟ್ಸ್ ಗಳಿವೆ.

ಒಂದು ಪೊಂಗ ಇದೆ ಹಾಗೆ ಇಲ್ಲಿ ಒಂದು ಪ್ಲಸ್ ಚಿಹ್ನೆ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗೆ ಅಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ.

ಹಾಗೆ ವೈಟ್ ಕಲರ್ ಬಲೂನ್ಸ ಗಳಿವೆ ಹಾಗೆ ಇಲ್ಲಿ--